ಹಾಸ್ಪಿಟಲ್ ಮುಂದೆ ಒಂದು ಟೂ ವಿಲರು ಒಂದು ಸೈಕಲ್ ಅನ್ನು ನಿಲ್ಲಿಸಿದಾರೆ.

ಇಲ್ಲಿ ಒಬ್ರು ಬಂದಿ ರೆಡ್ ಕಲರ್ ಬಾಸ್ಕೆಟ್ ಅಲ್ಲಿ ಏನೋ ತಗೋಂತಾ ಇದಾರೆ.

ಆ ಬ್ಯಾನರ್ ಲ್ಲಿ ಡಿಪಾರ್ಟ್ಮೆಂಟ್ ಆಪ್ ಪೋಸ್ಟ್ ಚೀಫ್ ಪೋಸ್ಟ್ ಮಾಸ್ಟರ್ ಬೆಗಳೂರ್ ಜಿ ಪಿ ಉ ಅಂತ ಬರದಿದಾರೆ.

ಈ ಮರ ಮುಂದೆ ಸೈಡಿನಲ್ಲಿ ಗಾಡಿ ನಿಂತಿದೆ.

ಇಲ್ಲಿ ಟೀ ಅಂಗಡಿ ಮುಂದೆ ಕೆಲವು ಜನ ಟೀ ಕುಡಿತಾ ಇದಾರೆ.

ಆಮೇಲೆ ರೋಡ್ ಸೈಡಿ ನಲ್ಲಿ ಹಲವಾರು ಗಾಡಿಗಳನ್ನು ನಿಲ್ಸಿದ್ದಾರೆ.

ಇದು ಬಟ್ಟೆ ಸ್ಟೋರ್ ಅಂತ ಹೇಳಬೊದು.

ಇಲ್ಲಿ ಎಲ್ಲಾನು ಹೆಣ್ಮಕ್ಳು ಬಟ್ಟೆಗಳು ಇವೆ.

ಇಲ್ಲಿ ಹಲವಾರು ಟೇಬಲ್ ಗಳು ಇದೆ.

ಇಲ್ಲಿ ಟೀಚರ್ ಬಂದಿ ಸ್ಟೂಡೆಂಟ್ಸ್ ಗೆ ಮ್ಯೂಸಿಕ್ ಹೇಳ್ ಕೊಡ್ತಾ ಇದ್ದಾರೆ.

ಒಂದು ಮಿನಿ ಮನೆ ಮುಂದೆ ಹಸಿರು ಕಲರ್ ಅಲ್ಲಿ ಹುಲ್ಲು ಇದೆ.

ಆಮೇಲೆ ಅಲ್ಲಿ ಹಸಿರು ಕಲರು ಚಿಕ್ಕ ಚಿಕ್ಕ ಹುಲ್ಲುಗಳು ಇದೆ.

ಈ ಸೂಪರ್ಮಾರ್ಟ್ ಮುಂದೆ ಒಂದು ಕಾರು ನಿಂತಿದೆ.

ಆಮೇಲೆ ವೈಟ್ ಕಲರು ರೆಡ್ ಕಲರ್ ಬ್ಲಾಕ್ ಕಲರ್ ಮಾಡಿ ಇಟ್ಟಿದ್ದಾರೆ.

ಈ ಕಾಲೇಜ್ ಕಲರ್ ಬಂದಿ ವೈಟ್ ಕಲರ್ .

ಮೇಲೆ ಮೋಡ ಬಂದಿ ಸ್ವಲ್ಪ ಕತ್ಲಲ್ಲಿ ಇದೆ.

ಇದನ್ನು ಜಿಮ್ ಇಲ್ಲ ಅಂದ್ರೆ ಫಿಟನೆಸ್ ಸೆಂಟರ್ ಅಂತ ಕರಿತಾರೆ.

ಇವೆಂಟ್ ತರ ಅಲಂಕಾರ ಮಾಡಿ ಇಟ್ಟಿದ್ದಾರೆ.

ದೊಡ್ಡವರು ಬಂದಿ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡಿ ಇದಾರೆ.

ಅವರ್ ಪಕ್ಕ ಬಂದಿ ರೆಡ್ ಕಲರು ಗಾಡಿ ಇದೆ.

ಮೋಸ್ಟ್ಲಿ ಈ ಆಟಗಳು ಎಲ್ಲಾ ಲಗೇಜ್ ಆಟೋಗಳು ಇರಬೇಕು.